ದೇವಸ್ಥಾನಗಳ ಮುಂದೆ ಇಂತಹ ಚೌಕಟ್ಟ್ ಗಳನ್ನೂ ಕಟ್ಟಿರುತ್ತಾರೆ ಅದರಿಂದ ಎಲ್ಲರಿಗೆ ಗೊತ್ತಾಗುತ್ತದೆ ಈ ರೋಡ ಸೈಡ್ ದೇವಸ್ಥಾನ ಇದೆ ಎಂದು ಆದ ಕಾರಣದಿಂದ ಮುಂದೆ ಒಂದು ಬೋರ್ಡ್ ಹಚ್ಚಿರುತ್ತಾರೆ ಇಲ್ಲಿ ದೇವಸ್ಥಾನ ಇದೆ ಎಂದು .

ಈ ಮಾಲ್ ಅನ್ನು ನಾವು ವೆ ಟು ಮಾಲ್ ಅಂತ ಕರಿತ್ತೇವೆ ಸಣ್ಣ ಸಣ್ಣ ಅಂಗಡಿಗಳು ಇರುತ್ತದೆ. ಆದರೂ ಜನರು--

ಇದು ಅತ್ಯಂತ ವಿಶಿಷ್ಟವದಂತೈತಿ ಬಿಜಾಪುರೊಳಗ. ಜಾಸ್ತಿ ಜನರು ಇಲ್ಲಿ ನರ್ಸಿಂಗ್ ಗಳನ್ನೂ ಮಾಡಿರ್ತ್ತಾರೆ ಬಿ.ಎಲ್.ಡಿ. ಅಲ್ಲಿ.